ಇದನ್ನು ಅಡಿಗೆಯಲ್ಲಿ ಕೂಡ ಅಡಿಗೆ ಮಾಡಿ ಕೂಡ ತಿಂತಾರೆ ಅಂತ ಹೇಳ್ಬೋದು. ಅಲ್ದೆ ಅದು ಅಲ್ದೆ ಮನುಷ್ಯರು ಕೂಡ ನಿಂತಿರುವುದನ್ನು ನೋಡ್ಬೋದು.

ತುಂಬಾಂದ್ರೆ ತುಂಬಾನೇ ಚೆನ್ನಾಗಿ ಕಾಣಸ್ತಾ ಇದೆ ಪಕೃತಿ ದೊಡ್ಡ ದೊಡ್ಡ ಮರಗಳು ಕೂಡ ಅದು ಅಲ್ದೆ ಹಚ್ಚ ಹಸ್ರಿನ ಒಂದು ವಾತಾವರಣ ತುಂಬಾನೇ ಚೆನ್ನಾಗಿದೆ ಮೋಡಗಳು ಕುಡ ಕೆಂಪ್ಪಗಿದೆ .